ಇ ಇ ಇರುವುದು ಇದು ನಗರದಲ್ಲಿ ಆಗಿ ಆಗಿ ಆಗಿ ಆಗಿರತಕ್ಕಂತ ಶಾಲೆ ಅದುಂ ನಾವ್ ಹಳೆ ಜೀವನದಲ್ಲಿ ನೋಡಬೇಕ್ಕಾದ್ರೆ ಇ ಶಾಲೆ ಬಾಳ ತುಂಬಾ ನಮ್ಮ ಅನುಭವ ಒಂದು ಪಾಠಶಾಲೆ ಕಲಿಸುತ್ತದೆ ನಮಸ್ಕಾರ .

ಇಸ್ ಚೆಸ್‌ ನೋಡಿದ್ರೆ ನಮ್ಮಗ್ ತುಂಬಾ ಅನುಭವ ಕೊಡುತ್ತತೆ ಈ ಚೆಸ್‌ ದಲ್ಲಿ ಇರತ್ತಕಂತ ನಾವು ಹೋಗಿ ಒಳಕುತ್ತು ನಾವು ಅಂ

ಇತರ ಕುಚ್ಚಗಳನ್ನು ನಾನು ಸಿನಿಮಾ ಡಾಟರ್ ದಲ್ಲಿ ನೋಡಬಹುದು ಮತ್ತು ಏನ್ ಅಂತಲ್ಲಾ ಅನೇಕ ರಾಜಕಾರಣಿಗಳು ಬಂದಾಗ ಕಾರ್ಯಕ್ರಮ ಮಾಡತ್ತಾರಲ್ಲಾ ಅದನ್ನ.

ಪರಿಸರ ಮತ್ತು ನಮ್ಮಗೆ ಜೀವಕ್ಕೆ ಅತ್ಯಮೂಲ್ಯವಾದ ಅಹ್ ಒಳ್ಳೆ ಒಳ್ಳೆಕಾರ್ಯ ಅಂತ ಹೇಳಬಹುದು. ದಿನಗೆ ಬೆಳಗ್ಗೆ ಎದ್ದು ನಾವು ಇದು ಸ್ವಚತನಗರ ನಾವು ದಿನ ಹಾಕೊಂಡ್ರು ಎನ್ ಒಂದು ಸ್ತ ಸ್ತರವಾಗಿ ನೋಡಬೇಕಂದ್ರೆ ಪರಿಸರ ಗಿಡ ಇತರ ಇರೊದ್ರಿಂದ ನಮ್ಮ ಅತ್ಯಮೂಲ್ಯವಾದದ್ದು.

ಇತರಾಆ ಹಿಂದೆಂದೂಊ ನೋಡುದ್ರೆ ನಮಗ ಒಂತರ ಏನೋ ಒಂದ ಏರೋಫ್ಲಾನ್ ಮೂಡ್ನಲ್ಲಿ ಕೂತು ಒಯ್ಯೊಂಥರ ಕಾಣುತ್ತದೆ ಆತರ ನೋಡ್ರಿ ಎಟ್ಟು ಸೈಕಲ್ ಏಟ್ ಮಾಡಿಫೈಯ್ ಮಾಡಿದ್ದಾರೆ ಜನ ಕುತ್ತೊಗೊದಕ್ಕೆ.

ಇಷ್ಟ ಪಡ್ತಾ ಇದ್ದೆ ಇತರ ಹಳೆದು ಕಟ್ಟಡ ನಾವು ವೀಕ್ಷಣೆ ಮಾಡುವುದಕ್ಕೆ ನಮ್ಗ ಸಂತೋಷ ಸದಾಯಕವಿರುತ್ತದೆ ಆಗಿರತ್ತತೆ. ಈ ರಾಜ್ಯ ಮಹಾರಾಜರು ಕಟ್ಟತಕಂತ ಇಂತವು--

ಈ ತರ ನೋಡು ಎಷ್ಟು ಚಂದವಾಗಿದೆ ನೋಡ ಅದು ಕಲ್ಲು ಹಳೆ ಕಲ್ಲು ನೀರು ಬೀಳೋದು ಯಾವ್ ರೀತಿ ಇದೆ ಅದನೆಲ್ಲಾರು ನೋಡಿ ಸಂತೋಷ ವ್ಯಕ್ತಪಡಿಸ್ತಾರೆ ಅಂತ ಹೇಳಬಹುದು.

ನಾವು ಪಡೆದುಕೊಳ್ಳಬಹುದು ಯಾಕಪ್ಪ ಅಂತಂದ್ರ ನಾವು ಬ್ಯಾಂಕ್ ಇತ್ತಪ್ಪ ಬ್ಯಾಂಕ್ ಒಳಗ ಹೋಗಕ್ಕಾಗಲ್ಲಾ ಇದು ಎಟಿಎಂ ಕಾರ್ಡ್ ಇತ್ತಪ್ಪ ಅಂದ್ರೆ ನಾವ್ ಎಲ್ಲಿ ಹೋದಲ್ಲಿ ಅಲ್ಲಿ ನಾವು ದುಡ್ಡನ್ನು ತಗಿಬಹುದು. ತುಂಬಾ ಸಹಾಯಕರ ಆಗೈತೆ ಇದು. ರಿ ಎಲ್ಲರ್ಗೆ ಸೂಕ್ತವಾಗೈತೆ.

ಊಟ ಮಾಡಿ ಕ್ಲಾಸ್ ಗು ತೀರಗತ್ತಿವಿ ಈ ಕಾಲೇಜ್ ನಲ್ಲೆ ಅತ್ಯುತ್ತ ಎಲ್ಲಾ ಕಾಲೇಜ್ ಅಲ್ಲಿ ಇತರ ಗಾರ್ಡನ್ ಇದ್ದು ಕೊಂಡು ಕಲಿಯಲು ವಿದ್ಯಾರ್ಥಿ ಸೂಕ್ತವ ಸ್ಥಳವಾಗಿದೆ ಅಂತ ಹೇಳಿ ನಾವು ಹೇಳಬಹುದು.

ಇದನ್ನ ನೋಡಬೇಕಾರೆ ಹಳೆದ್ದು ಇತಿಹಾಸದಲ್ಲಿ ಪಟ್ಟದಲ್ಲಿ ಸೇರತಕ್ಕಂತ ಕಟ್ಟಡ ಆಗೈತಿ ಹಳೆ ಕಟ್ಟಡ ಆಗೈತಿ ಇದು ಈ ಕಟ್ಟಡದಲ್ಲಿ--